ಈ ಚಿತ್ರದಲ್ಲಿ ಒಂದು ದೊಡ್ಡವಾದ ಮನೆಯನ್ನು ಕಾಣಬಹುದಾಗಿದೆ.

ಈ ಚಿತ್ರದಲ್ಲಿ ದೊಡ್ಡವಾದ ಮನೆ ಕಟ್ಟಡದ ಚಿತ್ರವಾಗಿದೆ.

ಹಾಗೂ ಇದೊಂದು ಮನೆಯಲ್ಲಿ ತೆಗೆದಿರುವ ಚಿತ್ರವಾಗಿರಬಹುದು.

ಚಿತ್ರದಲ್ಲಿ ಹಲವಾರು ವ್ಯಕ್ತಿಗಳು ನಮಾಜ್ ಮಾಡುವ ರೀತಿ ಕಾಣಬೋದಾಗಿದೆ.

ಹಾಗೆ ಈ ಚಿತ್ರದಲ್ಲಿ ಸಣ್ಣ ಸಣ್ಣ ಹೂವಿನ ಬೊಕ್ಕೆ ರೀತಿ ಕಾಣಬಹುದಾಗಿ--

ಇದೊಂದು ಹಾಲ್ ಹಾಲಿನ್ ಡೈರಿ ಯ ಫೋಟೋ ವಾಗಿದೆ.

ಹಾಗು ಇದು ಒಂದು ಹಾಲಿ ಡೈರಿಯ ಓಪನಿಂಗ್ ಮಾಡಲಾಗುತ್ತಿದೆ ಹಾಗು ಹೂವಿನ ಹಾರ ಮತ್ತು ಬಲೂನ್ ಗಳನ್ನು ಕಟ್ಟಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗು ಪಕ್ಕಲು ಸುತ್ತಲು ಗಾಡೆಗಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಇದರಲ್ಲಿ ಬಾಗಿಲುಗಳನ್ನು ಮತ್ತು ಮೆಟ್ಟಿ ನಿಚ್ಚಣಿಕೆ ರೀತಿ ಕಾಣಬಹುದಾಗಿದೆ.

ಇದರಲ್ಲಿ ಹಲವಾರು ಹೂವಿನ ಗಿಡಗಳನ್ನು ಕಾಣಬಹುದಾಗಿದೆ.

ಹಾಗೂ ಇದರಲ್ಲಿ ಸುಮಾರು ವಸ್ತುಗಳನ್ನು ಕಾಣಬಹುದಾಗಿದೆ.

ಹಾಗೂ ಹಿಂದಗಡೆ ದೊಡ್ಡವಾದ ಒಂದು ಗೋಡೆ ರೀತಿ ಕಾಣಬಹುದಾಗಿದೆ ಅದಕ್ಕೆ ತೂತು ರೀತಿ ಕಾಣಬಹುದಾಗಿದೆ.

ಇಲ್ಲಿ ಟ್ರಾಕ್ ನಿಂತಿರುವುದನ್ನು ನಾವು ಕಾಣಬಹುದಾಗಿದೆ.

ಹಾಗೂ ಮ್ಯಾಗಡೆ ಸ್ಟಾರ್ ರೀತಿ ಅಲಂಕಾರ ಮಾಡಲಾಗಿದೆ.

ಇಲ್ಲಿ ಚೇರ್ ಗಳನ್ನು ಕಾಣಬಹುದಾಗಿದೆ ಹಾಗು ಬೆಡ್ ರೀತಿ ಕಾಣಬಹುದಾಗಿದೆ.

ಹಾಗೂ ಇದರಲ್ಲಿ ಕೆಲವು ಬೈಕ್ ಗಳು ಮತ್ತೆ ಸ್ಕೂಟಿ ನಿಂತಿರುವುದನ್ನು ಕಾಣಬಹುದಾಗಿದೆ.

ಇದೊಂದು ಹಳೆ ಕಾಲದ ಮನೆ ಆಗಿರಬಹುದು ಅಥವಾ ಬಿಲ್ಡಿಂಗ್ ಆಗಿದೆ.